ಕಪ್ಪುಗಳು ಇವನು ಹೊಲದಲ್ಲಿ ರೈತರು ಬಾಳಕೆ ಮಾಡುವಂತಹ--

ಎಂತ ಅದ್ಭುತವಾದ ಆಟದ ಮೈದಾನನು ಪ್ರತಿ ಊರಲ್ಲಿ ಇರಬೇಕಾಗುತ್ತದೆ.

ಇಂತಹ ಹಲವಾರು ಕಂಪನಿ ಯಾ ವಾಹನಗಳು ರಿಪೇರಿ ಮಾಡುತ್ತಾರೆ .]

ಈ ವಸತಿ ಪ್ರದೇಶಕ್ಕೆ ಹತ್ತಿ ಕೊಂಡು ಗುಡ್ಡ ಇದೆ.

ಮೇಲೆ ಅಂತ ಹತ್ತಲು ಅನೇಕ ಕಂಪನಿ ಗಳನ್ನು ಮಾಡಿದ್ದಾರೆ.